ಇಲ್ಲಿ ಸ್ಟುಡೆಂಟ್ಸ್ಗಳು ಅಡ್ಮಿಶನ್ ಮಾಡಿದ್ರೆ ಆರಂ ಫುಲ್ ಎಂಜಾಯ್ ಮಾಡಿ ಕೂತು ಶಾಲಿ ಕಲಿತರ ಫುಲ್ ಗ್ರೀನರಿ ಅಯ್ತ್ನಿ ಆರಂ ಎಂಜಾಯ್ ಆಗ್ಬಹುದು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಾಗ ನೋಡುವಂಥ ಪ್ಲೇಸ್ ಎಲ್ಲರೂ ಹಚ್ಬಹುದು.

ಇಲ್ನೋದ್ರಿ ಎಸ್ಟ್ ಚಂದಾಗಿ ಆಶ್ರಮದಾಗ ಒಂದ್ ಸಣ್ಣ ರೂಮ್ ಒಳಗ ಮಿನಿ ಲ್ಯಾಬ್ ಲೈಬ್ರರಿ ಮಾಡಿ ಸೆಪೆರೇಟ್ ಒಬೊಬ್ಬರಿಗೆ ಒಂದೊಂದ್ ಕ ಕಬೋರ್ಡ್ ಕೊಟ್ಟಾರ ಎಲ್ಲಾ ಹುಡುಗುರ್ ಹುಡುಗೀರು ಕೂತ್ ಓದಾ ಕತ್ತರ.

ಚೆಂದ ಅಯ್ತಿ ಫುಲ್ ನೆರಗಿನ ಏನ್ ಫುಲ್ ನೋಡಂಗಿಲ್ಲ ಫುಲ್ ಹುರುಪ್ಲೇ ಆಟ ಆಡಿದ ಇರ್ತೈತಿ ನೋಡ್ರಿ.

ಐಸ್ಕ್ರೀಂ ಹಿಡಿದು ಬಿರಿಯಾನಿ ಹಿಡಿದು ಒಂದ್ ಸಣ್ಣ ಚಾಕಲೇಟ್ ಹಿಡಿದು ಪಾನ್ ಹಿಡಿದು ಎಲ್ಲ ತರಹದ್ ಸಿಗುತೈತಿ ಫುಲ್ ಖುಷಿ ಆಗತೈತಿ. ಮಕ್ಕಳ್ನುಕರೆದುಕೊಂಡು ಫ್ಯಾಮಿಲಿ ಸಮೇತ ಹೋಗ್ಬಹುದು ನೋಡಿ ಫುಲ್ ಎಂಜಾಯ್ ಮಾಡ್ರಿ ನಮ್ ಫೋಟೋ ನು ಐತಿ ನೋಡಿ ಎಂಜಾಯ್ ಮಾಡ್--

ಅವ್ರ್ ಎಜುಕೇಷನ್ ನೋಡ್ರಿ ಎಲ್ಲ ಫುಲ್ ಸೀನೇರಿ ಮಾಡ್ತರಿ ನೋಡ್ರಿ ಮೀನ ಹಿಡಿಯೋಕ್ ಸೀಸೋನು ಬಾರಿ ಅಯ್ತ್ರಿ ನೋಡಾಕು ಮಸ್ತ್ ಅಯ್ತ್ರಿ ಎಲ್ಲ ಫುಲ್ ಸೀನೇರಿ ನೋಡ್ರಿ.

ಸಾಫ್ಟ್ ವೀಲ್ ಹೋಗ್ಲಿ ಫುಲ್ ಪಿಚ್ ತಗೋಬಹುದು ಮಸ್ತ್ ಇದೆ ಜಾಗ.

ಎಲ್ಲಾ ಗಾಡಿ ನಿತ್ತರ ಬಿಸಿಲ್ ಬತ್ತ್ ಅಂದ್ರೂ ಓಟ್ಟ ಗಾಡಿಗುಳ್ಗೇನಾಗಂಗಿಲ್ಲ

ಅದ್ ಮಂತ್ಲಿ ಮಂತ್ಲಿ ವಾರ ವಾರ ಒಂದ್ ಫನ್ಕ್ಷನ್ ನಡೆಸ್ತಾರ ಎಲ್ಲಾ ಇಡೀ ದಿಂದ ಎಲ್ಲಾ ಕಲ್ ಕಲಾವಿದರು ಬಂದು ಇಲ್ಲಿ ತಮ್ಮ ಕಲೆ ಪ್ರದರ್ಶನ ಮಾಡಿ ಹೋಗ್ತಾರಾ.

ಇದು ಇದು ಧಾರವಾಡ ದ್ ಫುಡ್ ಟ್ರಕ್ ಅಂತ ಒಂದ್ ಅಂಗಡಿ ಅಯ್ತಿ ಎಲ್ಲಾ ತರದ ನಾಸ್ಟಾ ಸಿಗತ್ ನಾಸ್ಟಾ ಮಾಡಕ್--

ಫಾಲ್ಸ್ ಬೀಳತೈತಿ ಒಂದ್ ಕೆರಿ ಐತಿ ನೋಡಕ್ ವ್ಯೂ ಮಾತ್ರ ಬಾರಿ ಐತಿ.

ನೋನ್ ವೆಜ್ ತಿನ್ನೋರ್ ಇದ್ರೆ ಮೊದ್ಲ ಬಂದು ಇಲ್ಲಿ ಮೀನಾ ತಗೊಳ್ಬಹುದು ಎಲ್ಲಾ ತರದ ಮೀನ್ ಸಿಗ್ತಾವ್ ಇಲ್ಲಿ.

ಮತ್ತೆ ಡಿಸ್ಟಿರ್ಬೇನ್ಸ್ ಆಗ್ಬರ್ದ್ ಅಂತ ಎಲ್ಲಾ ಕಡೆ ಫುಲ್ ವಾಲ್ಸ್ ಗಳನ್ನೂ ಇಟ್ಟರ.

ಇಂಥ ಜಾಗದಲ್ಲಿ ಚಾ ಅಂಗಡಿ ಇಟ್ರ್ ಅಂತ ಅಂದ್ರ್ ಫುಲ್ಲ ಮನಗಂಡ ಪ್ರಾಫಿಟ್ ಆಗ್ತಾಯ್ತ್ ಅಂತಂದ್ರು.